ಚನ್ನಗೆ ಇರುತ್ತದೆ ಈ ಬೆಳ್ಳಿ ಬಂಗಾರ ಇಲ್ಲಿ ಚನ್ನಗೆ ಆಮೇಲೆ ಸಾಲ ಎಲ್ಲ ನಾವೆಲ್ಲಾರ ಮನೆ ಕಟ್ಟದಾದ್ರ ಸಾಲ ಗಿಲ ಮಾಡೋದಾದ್ರ ಇದು ಅಡ ಇಟ್ಟು ತಗೊಂಡುಬೋದು.

ದೋಸೆ ಇಡ್ಲಿ ಎಲ್ಲ ಸಿಗುತ್ತದೆ ಚೆಟ್ನಿ ಎಲ್ಲ ಸಿಗುತ್ತದೆ ಒಂದು ಸಲ ತಿಂದರೆ ಇನ್ನು ತಿನ್ನಲೆಬೇಕು ಅನಿಸುತ್ತದೆ ಇಲ್ಲಿ ಕಡಿಮೆ --

ಹೋದರೆ ಇನ್ನು ಹೋಗಬೇಕು ಅನಿಸುತ್ತದೆ ಡ್ರೈವ್ ಮಾಡಿದರೆ ಇನ್ನು ಡ್ರೈವ್ ಮಾಡಬೇಕು--

ಹೇರ್ ಸ್ಟೈಲ್ ಫೇಸ್ ತೋಳಸೋದು ಎಲ್ಲ ಚನ್ನಾಗಿ ಮಾಡುತ್ತಾರೆ ಕಡಿಮೆ ಸಹಾಯದಿಂದ ಮಾಡಿದರಂತೆ.

ಹೇರ್‌ ಸ್ಟೈಲ್‌ನಲ್ಲಿ ಚೆನ್ನಾಗಿ ಹೇರ್‌ ಸ್ಟೈಲ್‌ ಮಾಡುತ್ತಾರೆ ಕಮ್ಮಿ ಸಮಯದಿಂದ ಕಮ್ಮಿ ರೇಟ್‌ನಿಂದ ಆದರೆ--

ಚೆನ್ನಾಗಿ ಇರುತ್ತದೆ ಮತ್ತೆ ಕಷ್ಟವಾಗುವುದಿಲ್ಲ ಈ ಪಾರ್ಕ್‌ ಮಾಡಿದರೆ ಬೇರೆದಕ್ಕೂ ಸಹಾಯವಾಗುತ್ತದೆ ಈ ಪಾರ್ಕ್‌ ಮಾಡೋದ್ರಿಂದ ತುಂಬಾ ಸಹಾಯ ಮಾಡುತ್ತಾರೆ ಎಂದು

ಇದು ಕಾರ್ ನಿಲ್ದಾಣ ಎಂದು ಪರಿಗಣಿಸಲಾಗಿದೆ ಇಲ್ಲಿ ತುಂಬ ಜನಗಳು ಬಂದು ನಂದು ಕಾರ್ ಸೇಫ್ ಇದೆ ಎಂದು ಇಲ್ಲಿ ತುಂಬಾ ಜನ ಬಂದು ಕಾರ್ ನಿಲ್ಲಿಸಿ ಅವರ ಕಾರು ಬಿಟ್ಟು ಹೋಗುತ್ತಾರೆ. ಹಾಗು ಇಲ್ಲಿ --

ಈ ಬಟ್ಟಯನು ಖರೀ ಖರೀದಿಸಿದರೆ ಇನ್ನು ಸಂತೋಷ ಪಡುತ್ತಾರೆ.

ಆಟೋ ಒಂದು ನಿಲ್ಲಿಸಿದೆ ಹಾಗೂ ಅವರಿಗೆ ಕೋರ್ಟ್‌ಗಳಲ್ಲಿ--

ಇಲ್ಲಿ ಸಂಜೀವಿನಿ ಕ್ಲಿನಿಕ್ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಬಹುತೇಕ ಜನರು ಬಂದುಸಂಜೀವಿನಿ ಕ್ಲಿನಿಕ್ ಮಾಡಿಸಿಕೊಂಡು ಹೋಗುತ್ತಾರೆ ಅವರಿಗೆ ಏನಾದರೂ ಬೇಕಾದ ಕ್ಲಿನಿಕ್ ಮಾಡಿಸಿಕೊಂಡು ಹೋಗುತ್ತಾರೆ.

ಇದು ಮೈ ದೀ ಸ್ಟೋರ್‌ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಬಹುತೇಕ ಜನಗಳು ಬಂದು ಮೈ ದೀ ಸ್ಟೋರ್‌ನಲ್ಲಿ ತುಂಬಾ ಜನರು ಏನೋ ಒಂದು ಮಾಡಿಕೊಂಡು ಹೋಗುತ್ತಾರೆ ಅವರಿಗೆ ತುಂಬಾ ಖುಷಿಯಾಗುತ್ತೆ.

ಇವರಿಗೆ ಒಂದ್ ಬೈಕನ್ನು ಜವಾಬ್ದಾರಿ ತೆಗೆದುಕೊಂಡು ಹೋಗುತ್ತಾರೆ ಅವರಿಗೆ ಅವ್ರಿಗೆ ಬಿಲ್ಲ ನ್ನು ತೆಗೆದುಕೊಂಡು ಹೋಗುತ್ತಾ --